ಮತ್ತು ಇಲ್ಲಿ ಇಬ್ಬ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕುಳಿತುಕೊಂಡಿದ್ದಾನೆ ಮತ್ತು ಆ ಒಬ್ಬ ವ್ಯಕ್ತಿ--

ಮತ್ತು ಇದು ದೃಶ್ಯ ನೋಡಲು ಬಹಳ ಸುಂದರವಾಗಿದೆ ಮತ್ತು ಇಲ್ಲಿ ಸುತ್ತಲೂ ದೊಡ್ದ ದೊಡ್ಡ ವಿಂಡೋ ಗಳನ್ನು ಕಾಣಬಹುದು.

ಫ್ಯಾನ್ ಇರುವುದು ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ವೇಕಿಲ್ ರೀತಿಯ ತುಳಿಯುದನ್ನು ಕಾಣಬಹುದು ಮತ್ತು ಎತ್ತಲು ಭಾರ ವಸ್ತುನು ಸಾಲಾಗಿ ಇಟ್ಟಿರುದನ್ನು ಕಾಣಬಹುದು.

ಮತ್ತು ಇಲ್ಲಿ ಕೆಲವರು ವ್ಯಕ್ತಿಗಳು ಮೆಟ್ಟಿಲು ಏರುತ್ತಿರುವುದನ್ನು ಕಾಣಬಹುದು ಮತ್ತು ಒಬ್ಬ ವ್ಯಕ್ತಿ ಕೈಯಲ್ಲಿ.

ಮತ್ತ ಇದ ಕೆಂಪು ಬಣ್ಣವನ್ನು ಹೊಂದಿದೆ ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮಹಿಳೆ ಭಾಷಣ ಮಾಡುತ್ತಿರುವುದನ್ನು ಕಾಣಬಹುದು ಮತ್ತು ಇವರ ಹಿಂದೆ ಗಣ್ಯವ್ಯಕ್ತಿಗಳು ಕುಳಿತುಕೊಂಡಿದ್ದರೆ.

ಮತ್ತೊಬ್ಬ ಮಹಿಳೆ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹುದು ಈ ದೃಶ್ಯ ನೋಡಲು ಬಾಳ ಸುಂದರವಾಗಿದೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಕೊಲಹಳ್ಳಿ ಒಂದು ಹಸಿರು ಶಾಲ್ ಅನ್ನು ಹಾಕಿದ್ದಾರೆ.

ಇನ್ನೊಬ್ಬ ಮಹಿಳೆ ಬಿಳಿ ಬಟ್ಟೆಯನ್ನು ಹಾಕಿದ್ದಾರೆ ಮತ್ತು ಇಲ್ಲೊಬ್ಬ ವ್ಯಕ್ತಿ ಪಾಪು ನೆತ್ತಿಕೊಂಡಿದ್ದಾನೆ ಮತ್ತು ಇವರ ಹಿಂದ್ಗಡೆ--

ಮತ್ತು ಇಲ್ಲಿ ಸೂರ್ಯ ಮುನುಗುತ್ತಿ ಮುನುಗುತ್ತಿರುದನ್ನು ಕಾಣಬೋದು ಮತ್ತು ಸ್ವಲ್ಪ--

ಮತ್ತು ಇದೊಂದು ಲೈಫ್ ಸ್ಟೈಲ್ ದೊಡ್ಡದಾ ಬರೆದಿದ್ದಾರೆ.

ಮತ್ತು ಇವರ ಹಿಂದುಗಡೆ ದೊಡ್ಡ ದೊಡ್ಡದಾದ ವಿಂಡೋ ಇರೋದನ್ನು ಕಾಣಬಹುದು.

ದೊಡ್ಡ ದೊಡ್ಡ ರಾಡುಗಳು ಕಟ್ಟೆಹಾಕಿದ್ದಾರೆ ಮತ್ತು ಅವು--

ರಾಡ ನ್ನು ಹಿಡಿದುಕೊಂಡಿದ್ದಾನೆ ಮತ್ತು ಇವರು ಕಾಂಕ್ರೀಟ್ ಅನ್ನು ಕಲಿಸಿ ಹಾಕುತ್ತಿರುವುದು ಕಾಣಬಹುದು ಸುತ್ತಮುತ್ತಲು ದೊಡ್ಡ ದೊಡ್ಡ ಕಾಂಕ್ರೀಟ್ಸ್ ಕಾಣಬಹುದು.

ಮತ್ತು ಗಿಡ ಮರಗಳನ್ನು ನೋಡಬಹುದು ಮತ್ತು ಇದರ ಸುತ್ತಲೂ ಬಹಳಷ್ಟು ಮಣ್ಣು ಬಿದ್ದಿರುವುದನ್ನು ನೋಡಬಹುದು ಮತ್ತು ಈ ದೃಶ್ಯ ನೋಡಲು ಬ --

ಇಲ್ಲೊಂದ್ ದೊಡ್ಡದಾದ ಟೈರ್ ಅನ್ನು ಇಟ್ಟಿದ್ದಾರೆ ಮತ್ತ್ ದೊಡ್ಡ ದೊಡ್ಡ ಅಡವನ್ನು ಕಾಣಬಹುದು.

ಮತ್ತೆ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಎಲ್ಲಾ ವಸ್ತುಗಳನ್ನು ಇಲ್ಲಿ ಕಾಣಬಹುದು ಮತ್ತು ಗಿಫ್ಟ್ ಕವರ್ಗಳನ್ನು ಕೂಡ ನೋಡಬಹುದು ಮತ್ತು ಕೆಲವು ಸಾಮಾನುಗಳು ಯಥೇಚ್ಛ --

ಇದೊಂದು ಹೋಟೆಲ್ ಆಗಿದೆ ಈ ಹೋಟೆಲ್ ನಲ್ಲಿ ಒಬ್ಬ--

ಮತ್ತು ಇ ಸ್ವಲ್ಪ ಕೆಲವು ಮಂದಿ ಓಡಾಡುತ್ತಿರುವುದನ್ನು ಕಾಣಬಹುದು ಮತ್ತು ಇದರ ಹಿಂದೆಗಡೆ --